ಮೈ ನ ಕರಗ್ಸ್ ಬೇಕು ಅಂತ ಹೇಳಿ ಯೇಗ ಮಾಡೋದು ಅದನ್ ಅಭ್ಯಾಸ ಮಾಡ್ತಾ ಇದೀವಿ ಈಗ.

ನೋಡಕ್ ಅಂತು ತುಂಬಾ ಚನಾಗ್ ಐತ್ ರೀ ಅದು ಡಿಸೈನ್ ಡಿಸೈನ್ ಆಗಿ ಐತೆ ಅದು ಹೇಗ್ ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲಾ ನಮ್ಗೆ.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

ಆದ್ರೆ ಹೊಡಿತಾವೆ ಇಡ್ತಾವೆ ಅದನ್ನ ತೊಳಿಯೋದಿಲ್ಲಾ ಮಾಡೋದಿಲ್ಲ ಕಣ್ರೀ

ಈಗೆಲ್ಲಾ ತಿನ್ ಉಂಡು ಎಲ್ಲಾ ಕೊಬ್ಬು ಕರಗಸಕ್ಕೆ ಜಿಮ್ ಹೋಗಕ್ಕೆ ಹೊರಟರ್ ಕಣ್ರೀ ಎಲ್ಲಾ ಮಕ್ಳು ಸಣ್ಣ ಸಣ್ಣ ಮಕ್ಳ ಲೆಲ್ಲಾ ಜಿಮ್ ಹೋಗೋದಂತೆ.

ಏನ್ ಮಾಡ್ತಿರ್ ಯಾವ್ ಹುಡ್ಗರ್ ಕಟ್ಕೊಂಡು ನಾವ್ ಎಂತ ಮಾಡೋದು. ಪೆಟ್ರೋಲ್ ಬಿಡಿ ಅಂದ್ರೆ ಡೀಸೆಲ್ ಬಿಡ್ತಾರೆ ಡೀಸೆಲ್ ಬಿಡಿ ಅಂದ್ರೆ ಪೆಟ್ರೋಲ್ ಬಿಡ್ತಾರೆ ಹಂಗೆ ಮಡ್ಯಾರ್ ಕಣ್ರೀ ಮನ್ನೆ.

ಇಷ್ಟ್ ಹತ್ರ ಇದ್ರು ನೋಡಕ್ಕೆ ಆಗಲ್ಲಾ ಹೋಗಕ್ಕೂ ಆಗಲ್ಲಾ ನಮ್ಗೆ.

ಸೋ ನಾವೂ ಮೊನ್ನೆ ಒಂದ್ ಕಡೆ ಬೀಚ್ ಗ್ ಹೋಗಿದ್ವಿ ಕಣ್ರೀ.